ಇದರ ಹತ್ತಿರ ಒಂದು ಗೋಡೆ ಇದೆ.

ಇದು ಗಂಡು ಮಕ್ಕಳ ಕಟಿಂಗ್ ಮಾಡಿಕೊಳ್ಳುವ ಅಂಗಡಿಯಾಗಿದೆ.

ಅದರ ಎದುರುಗಡೆ ಹಲವಾರು ಬಕೆಟ್ ಗಳು ಮತ್ತು ಉಪ್ಪಿನಕಾಯಿ ಡಬ್ಬಿಗಳು ಇಟ್ಟಿದ್ದಾರೆ.

ಅದರ ಒಳಗೆ ಹಲವಾರು ಟೇಬಲ್ ಗಳು ಇಟ್ಟಿದಾವೆ.

ಅದರ ಎದ್ರುಗಡೆ ಅರುಣ್ ಅಂತ ಫೋಟೋ ಅಂಟಿಸಿದ್ದಾರೆ.

ಇದರ ಒಳಗೆ ಹಲವಾರು ಕುರ್ಜಿಗಳಿವೆ ಮತ್ತು ಒಂದು ಟೇಬಲ್ ಇದೆ.

ಅದರ ಮೇಲೆ ಎರಡು ಕಾಟನ್ ಗಳಿವೆ.

ಮತ್ತು ಅದರ ಎದುರುಗಡೆ ಒಂದು ಕಟ್ಟೆ ಇದೆ ಅಲ್ಲಿ ಒಂದು ಸೂಚನ ಫಲಕವನ್ನು ಅಂಟಿಸಿದ್ದಾರೆ.

ಅದರ ಮೇಲೆ ಹಲವಾರು ಮೆಕ್ಯಾನಿಕ್ ಸಾಮಾನಗಳಿವೆ.

ಮತ್ತು ಅಲ್ಲಿ ಹಲವಾರು ಸಿಮೆಂಟ್ ಗಳು ಕಂಕ್ರೀಟುಗಳಿವೆ.

ಒಂದು ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳು ನೃತ್ಯವನ್ನು ಮಾಡುತ್ತಿದ್ದಾರೆ.

ಅದರ್ ಎದುರ್ಗಡೆ ಒಂದು ಗೇಟ್ ಇದೆ.

ಅದರ ಮೇಲೆ ಒಂದು ಸೂಚನಾ ಸಲಕವನ್ನು ಅಂಟಿಸಿದ್ದಾರೆ.

ಅಲ್ಲಿ ಬಣ್ಣ ಬಣ್ಣವಾದ ಫ್ಲೈಟುಗಳಿವೆ ಮತ್ತು ಅಲ್ಲಿ ಒಂದು ಕಾರು ನಿಂತಿದೆ.

ಅದರ ಒಳಗೆ ಒಂದು ರಾಷ್ಟ್ರಧ್ವಜ ಹಚ್ಚಿದ್ದಾರೆ ಮತ್ತು ಅದರ ಎದ್ರುಗಡೆ ಹಲವಾರು ಮಿಕ್ಸಿಯ ಡಬ್ಬಿಗಳಿವೆ.

ಅದರ ಒಳಗೆ ಹಲವಾರು ಕಬ್ಬಿಣದ ಬೆಂಚುಗಳಿವೆ ಮತ್ತು ಅಲ್ಲಿ ಒಂದು ಕಿಟಕಿ ಇದೆ.

ಅದರ ಮೇಲ್ಗಡೆ ಒಂದು ಲೈಟ್ ಇದೆ.

ಇಲ್ಲಿ ಹಲವಾರು ಜನರು ಆಟ ಆಡುತ್ತಿದ್ದಾರೆ.

ಇದರ ಎದುರುಗಡೆ ಒಂದು ಕೋಣೆ ಇದೆ.

ಅದರ ಮೇಲೆ ಹಲವಾರು ಆಟೋ ಗಳಿವೆ.

ಅಲ್ಲಿ ಹಲವಾರು ಮರಗಳಿವೆ ಮತ್ತು ಅದರ ಹಿಂದ್ಗಡೆ ಅನೇಕ ಮನೆಗಳಿವೆ.

ಅದರ ಮೇಲೆ ಹಲವಾರು ಸೀರಿಯಲ್ಗಳು ಹಾಕಿದ್ದಾರೆ.

ಅವರ ಎದುರುಗಡೆ ಅನೇಕ ಚಿಡಿಗಳು ಇದ್ದಾವೆ.

ಅದರ ಕೆಳಗೆ ಎರಡು ಕುಂಡಲು ಇದೆ.